ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಪೀ ಆರ್ ಎಸ್ ವಾಟರ್ ಪಾರ್ಕ್ ಎಂಬುದು ಕಾಣಿಸುತ್ತದೆ. ಈ ಪಾರ್ಕ್ ನಲ್ಲಿ ಹಲವಾರು ವಾಟರ್ ವಾಟರ್ ಗೇಮ್ ಗಳು ಇದಾವೆ ಇಲ್ಲಿ ಅವರ ಮಕ್ಕಳಿಗೆ ಕರೆದುಕೊಂಡು ವಾಟರ್ ಗೇಮ್ ಗಳನ್ನ ಆಡಿಸುತ್ತಾರೆ.

ಮತ್ತೆ ಹಲವಾರು ಸೈಕಲ್ ಗಳು ನಿಂತಿದ್ದಾವೆ ಮತ್ತೆ ಒಂದೆರಡು ಬೈಕ್ಗಳು ನಿಂತಿದ್ದಾವೆ ಇದು ನೋಡಲು ಯಾವುದೋ ಒಂದು ಸಲೂನ್ ತರ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಏನೆಂದರೆ ಇಲ್ಲಿ ಹಲವಾರು ಜನರು ಎರಡು ಪೋಸ್ಟರ್ಗಳನ್ನು ಹಿಡಿದು ನಿಂತಿದ್ದಾರೆ ಇದು ರೂರಲ್ ಹೆಲ್ತ್ ಕ್ಯಾಂಪ್ ಅಂತ ಕಾಣಿಸುತ್ತಿದೆ ಇಲ್ಲಿ ಹಲವಾರು ಜನರು ಹೆಲ್ತ್ ಕ್ಯಾಂಪ್ ಹಾಕಲು ಫೋಟೋವನ್ನು ತೆಗೆದುಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಏನೆಂದರೆ ಒಬ್ಬ ಬುದ್ಧನ ಪ್ರತಿಮೆ ಮುಂದೆ ಒಬ್ಬ ಹುಡುಗನ ನಿಂತುಕೊಂಡು ಫೋಟೋವನ್ನು ತೆಗೆಸಿಕೊಳ್ಳುವ ರೀತಿ ಕಾಣಿಸುತ್ತಿದೆ ಮತ್ತು ಅದು ನೋಡಲು ಗೋಲ್ಡ್ ಕಲರ್ ಇಂದ ಪೇಂಟನ್ನು ಮಾಡಲಾಗಿದೆ .

ನಿಲ್ಲಿಸಿದ್ದಾರೆ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಟಿವಿ ಗಳು ಇಲ್ಲಿ ಮತ್ತು ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ಐಟಂ ಗಳು ಇಲ್ಲಿ ದೊರೆಯುತ್ತದೆ .